ಒಂದು ಸ್ಥಳದ ಇಲ್ಲಿ ದೊಡ್ಡದಿದೆ ಅಲ್ಲಿ ದೊಡ್ಡ ಬ್ರಿಜ್ ಇದೆ ಅಲ್ಲಿಂದ ತುಂಬಾ ನೀರು ಬೀಳುತ್ತಿದೆ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಒಂದು ಸ್ತಳದಲ್ಲಿ ತುಂಬಾ ತೋಮಾಟೊಗಳು ಇವೆ ಅವು ಕೆಂಪು ಬಣ್ಣದಾಗಿವೇ.

ಅಲ್ಲಿ ತುಂಬಾ ಗ್ಲಾಸಗಳು ಇವೆ. ಅವು ಬಿಳಿ ಬಣ್ಣದ್ದಾಗಿವೆ ಅಲ್ಲಿ ತುಂಬಾ ಫ್ಯಾನ್ ಹಚ್ಚಿದ್ದಾರೆ ಅಲ್ಲಿ ತುಂಬಾ ಫೇಮಸ್ಸು ಹಚ್ಚಿದ್ದಾರೆ ಕಾಲಿನ ಬಣ್ಣ ಬಿಳಿ ಬಣ್ಣದಾಗಿದೆ.

ಅಲ್ಲಿ ಸುತ್ತ ಮುಟ್ಟಲು ಗಿಡ ಮರಗಳು ಹಸಿರು ಬಣ್ಣದಾಗಿವೆ.ಅಲ್ಲಿ ವಾತಾವಾರಣ ನೋಡಲು ತುಂಬಾ ಚೆನ್ನಾಗಿದೆ ಅಲ್ಲಿ ತುಂಬಾ ಹುಲ್ಲುಗಳು ಇವೆ .